ಎಂತೆಂತದೋ cartoon ಅಂತೆ Cocomelon ಅಂತೆ, ಅದಂತೆ, ಇದಂತೆ. ಊಟ ಎಲ್ಲ ಮಲಗುವಾಗಸ ಅದಿಕ್ಕೆ mobile ಹತ್ರ ಬೇಕೇ ಬೇಕೂಂತ. ಎಂತ ಆಗ್ಬೋದು ಆ ಮಗುವಿನ ಅವಸ್ಥೆ ಅಂತೇಳಿ. ಅಹ್ ಮತ್ತೇ ತಂದೆತಾಯಿಗಳಿಗೆ ಕೂಡ ಹಾಗೇ, ಮಗು ಸುಮ್ನೆ ಇದ್ರೆ ಸಾಕೂಂತ, ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಕೂಡ ಪುರ್ಸೊತ್ತಿಲ್ಲ. so mobile ಕೊಟ್ಟುಬಿಟ್ರೆ, ಸುಲಭ ಆಗ್ತದೆ ಅವರಿಗೆ ಏನಾದ್ರು YouTube ಆ, ಏನಾದ್ರೂ ಕುಟ್ತಾ ಇರ್ತಾರೆ ಅವ್ರು ಅದ್ರಲ್ಲಿ

ನನ್ನ ಮಗ mobile ಅಲ್ಲಿ ಅವನೇ ಓದ್ತಾನೇಂತ, but ಅದು ಚಟ ಎಲ್ಲ ಬೆಳ್ದ್ರೆ ಎಷ್ಟು ಕಷ್ಟ ದೊಡ್ಡ ಆಗುವಾಗ? ಅದು ಅವ್ರು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರೂ ಕೂಡ. ನನ್ನ ಮಗ ತುಂಬ ಹುಷಾರು mobile ಕುಟ್ತಾನೆ ಅವನಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಬೇಕಿದ್ರೆ. ಅದ್ ಹೌದ್, ಅದ್ ಹೌದು ಮರ್ರೆ. ಹಾಗೆ, ಹ್ಮ್ ಸರಿ ಸರಿ ನೀನ್ ಆಟ ಆಡಿದ್ದೆಲ್ಲ ಸಾಕು ನೀನ್ ಎಂತಾರು ಕೆಲಸ ಮಾಡು ನಾನ್ಸ Instagram ನೋಡುದ್ ಅಂತೇಳಿ ಇಲ್ಲ ನಾನ್ ಎಂತಾರು ಮಾಡ್ತೇನೆ ಇನ್ನು ಸರಿ ಹಾಗಾದ್ರೆ ಇನ್ನೊಮ್ಮೆ ಮಾತಾಡುವ. ಸರಿ ಸರಿ, ಆಯ್ತು. ನಾನೆಂತಾರೂ ಕೆಲ್ಸ ಮಾಡ್ತೇನೆ ಈ mobile ಅನ್ನು side ಗಿ ಟ್ಟು ಆಯ್ತಾ? ಸರಿ ನನ್ನದ್ರಲ್ಲಿ ಕೂಡ charge ಕಮ್ಮಿ ಆಯ್ತು. ಇನ್ನೊಮ್ಮೆ ಮಾತಾಡುವ. ಹ ಸರಿ, ಆಗ್ಬೋದು. ಕಾಣುವ ಆಯ್ತಾ? ಹ್ಮ್.

Hai ಶ್ರಾವ್ಯ. ಮತ್ತೆ ನಿನ್ನ ಮೊನ್ನೆ ತೋಟ ನೋಡಿ ಮಾರ್ರೆ ಖುಷಿ ಆಯ್ತ ನಂಗೆ ಕೃಷಿಯನ್ನ ಒಳ್ಳೆ ರೀತಿ ಮಾಡಿದ್ದಿ. ನನ್ದು ಕೂಡಾ ತೋಟ ಉಂಟು. ಅದ್ರಲ್ಲಿ ಇನ್ನೂ ಸ್ವಲ್ಪ development work ಮಾಡ್ಬೇಕಂದ್ರೆ ಈಗ ಗದ್ದೆ ಎಲ್ಲ ಮಾಡ್ತಿದ್ದೆ ಮುಂಚೆ ಗದ್ದೆಯಲ್ಲಿ ಎಂತಸ profit ಇಲ್ಲ ಯಾರ್ಸ ಉಳುಮೆಗೆಲ್ಲ ಯಾರ್ ಬರುವುದಿಲ್ಲ. ಹಾಗೆ ಆಳುಗಳೆಲ್ಲ ಸಿಗುದಿಲ್ಲ ಈಗ ತುಂಬ ಕಷ್ಟ ಅವರಿಗೆಲ್ಲ ದುಡ್ಡು ಕೊಟ್ಟು ಅದ್ ಎಂತದ ಕೈಗೆ ಸಿಗುವುದಿಲ್ಲ so ನಿನ್ನ ತೋಟ ನೋಡಿ ನನಗೆ ತುಂಬಾ ಖುಷಿ ಆಯ್ತು ನಂದು ಸ್ವಲ್ಪ ತೋಟ ಇತ್ತು ಅಂದ್ರೆ ಈ ಅಡಿಕೆ ಕೆ~ ತೆಂಗು ಎಲ್ಲ ನಾವು ನಟ್ಟಿದ್ವಿ. ಅದು ಏನಂದ್ರೆ ಈಗ ಇನ್ನೂ ಅದಕ್ಕೆ ಸ್ವಲ್ಪ ಹಾಕ್ಬೇಕಲ್ಲ ಗೊಬ್ಬರ ಎಲ್ಲಾ ಹಾಕ್ಬೇಕು ಅಂದ್ರೆ ಈ ಕೆಲವ್ರೆಲ್ಲ chemical ಎಲ್ಲ ಹಾಕಿ ಬೇಗ ಬೇಗ ಮಾಡ್ತಾರೆ ನಾವು ಈಗ ಇದಕ್ಕೆ. ಆ ಭತ್ತ ಎಲ್ಲಾ ಮಾಡ್ತಿದ್ವಿ ಮುಂಚೆ ಕಬ್ಬು ಮಾಡ್ತಿದ್ವಿ starting ಅಲ್ಲಿ ಕಬ್ಬು ಅಲ್ಲಿ ನಮಗೆ ಒಳ್ಳೆ profit ಇತ್ತು ಅಂದ್ರೆ ಈಗ ಇದ್ರಲ್ಲಿ ಒಂದು ಇದಕ್ಕೆ ಕೊಡ್ತ ಇದ್ವಿ ಸಕ್ಕರೆ ಕಾರ್ಖಾನೆಗೆ ಅದು ಕೂಡ ಮುಗ್ದೊಯ್ತು. ಅಲ್ಲಿ ನಂತರ ನಮಗೆ ಕಬ್ಬು ತಕೊಳ್ಳುವವರು ಇರ್ಲಿಲ್ಲ ಆ ಆ ನಂತ್ರ ನಾವು ಗದ್ದೆ ಮಾಡಿದ್ವಿ ಗದ್ದೆಯಲ್ಲಿ ಅಂದ್ರೆ ಅಷ್ಟಕಷ್ಟೆ ಅಂದ್ರೆ ಬರ್ತಾರೆ tractor ಬಂದ್ರೆ ಆಳುಗಳಿಲ್ಲ ಆಳು ಬಂದ್ರೆ tractor ಇಲ್ಲ ಮತ್ತೆ ನೀರಿದ್ದು ಪುನಃ ಸಮಸ್ಯೆ. ಮಳೆ ಬಂದ್ರೆ ನಮ್ಗೆ ಗದ್ದೆ ಮಾಡ್ಬೋದು ಮಳೆ ಬರದಿದ್ರೆ pump ಎಲ್ಲಾ current ಬರ್ತದೆ ಹೋಗ್ತದೆ pump ಅಲ್ಲಿ ಕೂಡಾ ಅಷ್ಟು ನೀರ್ ಇಲ್ಲ so ಅದಕ್ಕೀಗ ಒಂದು decide ಮಾಡುದಂದ್ರೆ. ಅದಕ್ಕೆ ಈಗ ಒಂದು ತೋಟ ಎಲ್ಲಾ ಮಾಡಬೇಕು ತೋಟ ಮಾಡ್ಬೇಕಾದ್ರೆ ಗದ್ದೆನೆಲ್ಲಾ ಸರಿ ಮಾಡಿ ಆ next ಗೆ ಒಂದು ಆ ಒಳ್ಳೆ ಒಳ್ಳೆ ಒಳ್ಳೆ ಜಾಸ್ತಿಯ ಆ ತೆಂಗು ಮತ್ತೆ ಅಡಿಕೆಯನ್ನ. ನಟ್ಟ್ರೆ ಒಳ್ಳೆ ಬರ್ತದಂತೆ ಮತ್ತೆ ಅದ್ರಲ್ಲಿ ಈಗ ತೆಂಗು ಕೂಡ ಮಾಡಿದ್ರೆ ಅಂದ್ರೆ ಅದ್ರಲ್ಲಿ ಬೊಂಡ ಎಲ್ಲ ಸೀಯಾಳ ಉಂಟಲ್ಲ ಅದನ್ನ time time ಅಲ್ಲಿ ನಮಗೆ ತೆಗಿಬೋದಂತೆ ಅಂದ್ರೆ. ಆ ಹದಿನೆಂಟು ತಿಂಗಳಲ್ಲಿ ನಮ್ಗೆ ಅದ್ರಲ್ಲಿ ಫಲ ಬರ್ತದೆ ಅಂತೆ ಆ type ಇದ್ದು ಒಂದು ಇದು ಸಸಿಯನ್ನು ನಡ್ಬೇಕ್ ಅಂದ್ರೆ colour colour ಇರ್ತದಲ್ಲ ಗೆಂದಾಳಿ ಬೊಂಡ ಜೀವು ಬೊಂಡ. ಅಂತ ಹೇಳ್ತೀವಲ್ಲ ಅದು so ಅದ್ರಲ್ಲೆಲ್ಲ ಹದ್ನೆಂಟು ತಿಂಗ್ಳಲ್ಲಿ ಆ ಫಲ ತೆಗಿಬೋದು ಹಾಗೆ ಕೂಡಾ ಈ ಅಡಿಕೇಲಿ ಕೂಡಾ. ಆ ದೊಡ್ಡ ಜಾತಿದು ಅಂದ್ರೆ ದೊಡ್ಡ ಇದು ಬರ್ತದೆ ಮ~ ಮಂಗಳಂ ಅಂತ ಹೇಳಿ ಒಂದು ಅಡಿಕೆ ಬರ್ತದೆ ಅದು ದೊಡ್ಡದು ಅದು ತೂಕದಲ್ಲಿ ಕೂಡ ಜಾಸ್ತಿ ಕುತ್ಕೊಳ್ತದೆ so ಆ ಜಾತಿದು ಕೂಡ ನಡ್ಬೇಕಂತ plan ಮಾಡಿದ್ವಿ ಅಂದ್ರೆ ನಿಮ್ದೆಲ್ಲ ನೋಡಿದೆ ನಾನ್ ಅಂದ್ರೆ. ಒಳ್ಳೆ ಮಾಡಿ plan ಮಾಡಿ ಎಲ್ಲ ನೀರ್ system ಎಲ್ಲಾ ಒಳ್ಳೆ ರೀತಿ ಮಾಡಿದ್ವಿ so ತುಂಬಾ ಖುಷಿ ಆಯ್ತು ಅಂದ್ರೆ ಒಂದು ನೋಡ್ಲಿಕ್ಕು ಕೂಡಾ ಒಳ್ಳೆ ಗೊಬ್ಬರ ಎಲ್ಲಾ ನಿಮ್ದೂ plan ಎಲ್ಲಾ ಒಳ್ಳೆಯಿತ್ತು ಅಂದ್ರೆ ಈ ಹಟ್ಟಿ ಗೊಬ್ಬರವನ್ನಾ. ಒಂದು ಈ ದನದ್ದು ಗೊಬ್ಬರ ಅಥವಾ ದನದ್ದು ಇದೆಲ್ಲಾ ಮೂತ್ರವನೆಲ್ಲ ಒಂದು ಕಡೆ store ಮಾಡಿ ಮತ್ತೆ ಈ ಹಾ ಏನ್ ಆ ಜೀವಾಮೃತವನ್ನ ಮಾಡಿ. ಅಂದ್ರೆ ಒಂದು ಒಂದು ತೋಡಿನಲ್ಲಿ ಹೋಗುವ ಹಾಗೆ ರೀತಿಯಲ್ಲಿ ಮಾಡಿ ಅದನೆಲ್ಲ connectivity ಇದಕ್ಕೆ ಪ್ರತಿ ಸಸಿಗೆ ಹೋಗುವ ಹಾಗೆ ಮಾಡಿದಿರಿ ಅಂದ್ರೆ ಅ~ ಆ ರೀತಿ ಮಾಡಿದ್ರೆ. ನಿಮ್ಮ ತೋಟ ಹೇಗೆ ಉಂಟು ಅಸಲು ನನ್ನ ತೋಟ ಕೂಡಾ ಅದೆ ರೀತಿ ಆಗ್ಬೇಕಂತ plan ಮಾಡ್ದೆ ನೋಡ್ಬೇಕು ನಿನ್ದು ಕೂಡಾ help ಬೇಕು ಹ್ಮ್ ನೋಡುವ ಮತ್ತು ಇದು ಕೂಡಾ ಈ ಗುಲಾಬಿ. ತೈ ಕೂಡ ಇದ್ ಮಾಡ್ಬೇಕು ಗುಲಾಬಿಯಲ್ಲಿ ಕೂಡಾ ಒಳ್ಳೆ rate ಉಂಟಲ್ಲ ಈಗ ಮತ್ತೆ ಈ ಕೃಷಿ ಇಲಾಖೆಯಲ್ಲಿ ಕೂಡಾ ನನ್ಗೆ ಒಳ್ಳೆ ರೀತಿ ಇದು ಕೂಡ subsidy ಎಲ್ಲಾ ಕೊಡ್ತಾರೆ ಕೆಲ~ ಕೆಲವು ವಿಷಯನೆ ಗೊತ್ತಿರುವುದಿಲ್ಲ ಈ pipes ಗೆಲ್ಲ. ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ ಮತ್ತೆ ಈ ಕೆಲವು ಈ ತಂತ್ರಜ್ಞಾನ ಇದು ಯಂತ್ರಗಳು ಕೂಡ ಉಂಟಲ್ಲ ಅದರಲ್ಲಿ ಕೂಡಾ ಅಲ್ಲಿ subsidy ಎಲ್ಲ ಸಿಗ್ತದೆ ಅಲ್ಲಿ ಈ ಕೆಲವು ಕಮ್ಮಿ rate ಅಲ್ಲಿ ಕೂಡ ನಮ್ಗೆ ಸಸಿ ಎಲ್ಲ ಸಿಗ್ತದೆ. ಇದನೆಲ್ಲ ತಂದು ಒಂದು plan ಮಾಡಿ ನಾವು ನಡ್ಬೇಕು ಆದ್ರೆ ಕೂಡ ನಿನ್ನನ್ನು ಒಂದಿವಸ ಕರ್ಕೊಂಡ್ ಹೋಗ್ತೇನೆ ನೋಡ್ವ ಒಂದಿವಸ ನನ್ಗೆ ಕೂಡಾ ಸ್ವಲ್ಪ ಹೇಳಿ ಕೊಡು ಹೇಗೆ ಇದೆಲ್ಲಾ ಮಾಡುವುದು ಅಂತೇಳಿ. ಹಾಗೆ ಮತ್ತೆ ಇನ್ನೊಂದು ಅಂದ್ರೆ ಅಹ್ ಇನ್ನೊಂದು ಬೇರೆ ಕಡೆ ಕೂಡ site ಅಲ್ಲಿ ಇನ್ನೊಂದು ಕೂಡ ಮಾಡ್ಬೇಕು ಅದು ಅಂದ್ರೆ ಒಂದು ಒಟ್ಟಿಗೆ plan ಮಾಡಿ ನಡುವ ಅಂತೇಳಿ plan ಮಾಡ್ತ ಇದ್ದೇನೆ ಹ್ಮ್.

ಆರಾಮ, ನೀ ಹೇಗಿದ್ದೆ?

ವಿಶೇಷ ಎಂತ ಊರಲ್ಲಿ ಜಾತ್ರೆ ಆಗ್ತಾ ಉಂಟು.

ನಾಡಿದ್ದು ಬರೋವಾರ ಬರ್ತೇನೆ ಹೋಗುದ ಬೇಡ್ವಾ ಅಂತ ಗೊತ್ತಿಲ್ಲ.

ಹಬ್ಬಕ್ಕೆ ಬರ್ಲಿಲ್ವಾ ಹಾಗಿದ್ರೆ?

ಇಲ್ಲ ಹಬ್ಬಕ್ಕೆ ಬರ್ಲಿಲ್ಲ ಇವತ್ತು ನಾನು Mangalore ರಲ್ಲೇ ಇದ್ದೇನೆ.

Hostel ಅಲ್ಲೇ ಇದ್ದೆ ಹೋಗ್ಲಿಕ್ ಆಗ್ಲಿಲ್ಲ, ಮತ್ತೆ ಚೂರು project work ಎಲ್ಲಾ ಇತ್ತು ಹಾಗೆ ಬಿಟ್ಟು.

ಸೋಮವಾರ ಹೋಗ್ವ ಅಂತ class ಎಲ್ಲಾ ಮುಗಿಸಿ.

ಹಾಗೆ ಬಿಡ್ತಾರಾ ನಿಮ್ಮ hostel ಇಂದ?

ಹಾ ಹಾಗೆ ಬಿಡ್ತಾರೆ ತೊಂದ್ರೆ ಇಲ್ಲ, ಯಾವಾಗ ಬೇಕಿದ್ರೂ ಹೊಗ್ಬೋದು ತೊಂದ್ರೆ ಇಲ್ಲ.

ಹೌದಾ ಹಾಗಾದ್ರೆ ತೊಂದ್ರೆ ಇಲ್ಲ ಹೋಗಿ ಬರ್ಬೋದು ನಿನಿಗೆ.

ಅದೇ.

ಹಾ ಹೌದು ಇವರ್ದುಸ ಇವತ್ತೇ ಅಂತೆ. ಮತ್ತೆ ಸುರುವ Kumble ಜಾತ್ರೆ ಗಮ್ಮತ್ತಿರುತ್ತಲ್ಲ ಭಯಂಕರ ಇರ್ತದಲ್ಲ. Kumble ಬೇಡಿ ಗಮ್ಮತ್ ಚಂದ ನೋಡ್ಲಿಕ್ಕೆ ನಾ ಮೊದಲೆಲ್ಲ ಹೋಗ್ತಿದ್ದೆ ಅಜ್ಜಿ ಮನೇಲಿ ಇರ್ಬೇಕಿದ್ರೆ.

ಹೌದಾ Kumble ಬೇಡಿಗೆ ಇಷ್ಟ್ರವರಿಗೆ ನಾನು ಹೋಗ್ಲಿಲ್ಲ ನನ್ನ friend ಒಬ್ಬ ಇದ್ದ.

ಅವ ಹೇಳ್ತಿದ್ದ Kumble ಬೇಡಿ ಗಮ್ಮತ್ ಇರ್ತದೆ ಬಾರಿ ಚಂದ ಇರ್ತದೆ ನೋಡ್ಲಿಕ್ಕೆಸಾ ಅಂತ.

ಮತ್ತೆ Vitla ಬೇಡಿಸಾ ಚೆಂದ ಉಂಟು.

ಅದುಸ ಏನ್ ಕಮ್ಮಿ ಇಲ್ಲ.

ತುಂಬಾ ಜನ ಅಂತೂ ರಥದ ದಿವ್ಸ ಅಂತೂ ಕಾಲ್ ಹಾಕ್ಲಿಕ್ಕೆ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ.

ಹೌದು.

ತಪ್ಪಿಸಬೇಡ ಸತ್ಯ ಹೋಗು ಅಲ್ಲಿ ಗಮ್ಮತ್ತ್ ಇರ್ತದೆ ಖುಷಿ ಆಗ್ತದೆ ಜನ. ಹೌದಾ.

ಹಾ ಅಲ್ಲಿ ತಿನ್ಲಿಕ್ಕೆ ಅದುಸ ತುಂಬಾ ಇರ್ತದೆ ಅಂದ್ರೆ ಎಷ್ಟು verity ಅಂದ್ರೆ ಹೋ ಅಷ್ಟುಸ ಉಂಟು.

ಹಾಗಿದ್ರೆ ಹೋಗುದೇ ಅಂತ ಅಲ್ಲಿ. ನಿಜ್ವಾಗಿ ಅಲ್ಲಿ ಹೋಗಲೇಬೇಕು ಮತ್ತೆ ಈಚೆಯಲ್ಲಿ ಆದ್ರೂ ಕೆಲ್ಸ ಅಂತ ಬಂದ್ರೆ ಉಂಟಲ್ಲ ಮತ್ತೆ ಆಗುದೇ ಇಲ್ಲ ಹೋಗ್ಲಿಕ್ಕೆ.

ಹಾಗೆ ಬನ್ನಿ ಹಾಗಿದ್ರೆ ಜಾತ್ರೆಗೆ.

ಹಾ ಆಯ್ತಾ ಜಾತ್ರೆಗೆ ಬರ್ತೇನೆ ನೋಡ್ಬೇಕು ಹಾಗೆ.

Hello ರಕ್ಷಿತ್. Hai ಸುಲಕ್ಷಣ. ಹ್ಮ್ ಮತ್ತೇ ಇದೀರಿ? ನಾನು job ಅಲ್ಲಿ ಇದ್ದೇನೆ.

ನಂದುಸ degree, degree ಆಗ್ತಾ ಬಂತು ಈಗ ಎಂತ ಮಾಡುದು ಕೆಲ್ಸ ನೋಡ್ಬೇಕು ಅಂತ ಇದ್ದೇನೆ. ಆ ಹೌದಾ? ಹ್ಮ್ B.Com ಆಯ್ತು. ಕೆಲ್ಸ ಹುಡುಕುತಿದ್ದೀಯಾ? ಆ ಹೌದು ಸುನಿಲ್ sir ಹೇಳಿದ್ರು resume ಎಲ್ಲಾ ತಯಾರ್ ಮಾಡಿ ಇಡು ಅಂತಾ ಹಾಗೆ ನಾನು resume ಎಲ್ಲಾ ಮಾಡಿಟ್ಟಿದ್ದೇನೆ ಹಾಗೆ ಏನಾದ್ರು ಕೆಲ್ಸ ಇದ್ರೆ ನೀವು ಹೇಳ್ಬೇಕು, ಆಯ್ತಾ? ಆ computer ಮಾಡಿದ್ದೀಯಾ ನೀನು? ಆ computer course ಇಗೆ ಹೋಗ್ತಾ ಇದ್ದೇನೆ.

ಮೂರು ತಿಂಗಳದ್ದಾ ಆಯ್ತಾ?

ಹಾ ಅದು complete ಮಾಡಿದ್ಮೇಲೆ ಒಂದು ಬೇರೆ ಕೆ~ ಕೆಲ್ಸಕ್ಕೆ ಒಂದು ನೋಡುವ ಒಂದು approach . ಹ್ಮ್ ಸರಿ.

ನಾನು ಪುನೀತ ಅಣ್ಣನ ಹತ್ರ ಕೇಳಿದ್ದೆ ಆಗ ಅವರು ಹೇಳಿದ್ರು ನಿಮ್ಮ ಹತ್ರ ಕೇಳಿ ಅಂತ ಹಾಗೆ ನಿಮ್ಮತ್ರ ಕೇಳಿದ್ದ್ ನಾನು.

ಹ್ಮ್ ಮತ್ತೇ lockdown time ಅಲ್ಲಿ ಹೀಗೆ online job ಎಲ್ಲಾ ಮಾಡಿದ್ದೇನೆ.

ಹ್ಮ್ type ಮಾಡಿ ಕೊಡುದು ಅದೆಲ್ಲಾ ಮಾಡ್ತಿದ್ದೆ.

ಹ್ಮ್ ಹಾಗೆ ಈಗ ಕಮ್ಮಿ ಹಾಗೆ ಸಿಗುದಿಲ್ಲ job ಸ.

ಅದೇ ಅಮ್ಮ ಹೇಳ್ತಿದ್ರು ಇನ್ನು full time job ಇಗೆ ಹೋಗುಂತಾ ಮತ್ತೆ. ಈಗ ಉದ್ಯೋಗ ಮೇಳ ಎಲ್ಲಾ open ಆಗಿದೆಯಲ್ಲಾ ಅಲ್ಲಿ.

ಹಾ ಮೊ~ ಮೊನ್ನೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನಂಗೆ.